ಇದು ಸಂಗೀತ ಕಚೇರಿ ಆಗಿದೆ ಸಂಗೀತ ಕಚೇರಿ ನಡುವೆ ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ಜನಗಳಿಂದ ಕೂಡಿದೆ ಸಂಗೀತ ಕಚೇರಿಯಲ್ಲಿ ತಬಲ ಒಂದು ಕಡೆ ಜನಗಳಿಂದ ಕೂಡಿದೆ ಇನ್ನೊಬ್ಬರು ವೀಣೆಯನ್ನು ನುಡಿಸುತ್ತಿದ್ದಾರೆ.

ಇದು ಒಂದು ತುಂಬಾ ದೊಡ್ಡದಾದ ಎತ್ತರವಾದ ದೇವಾಲಯ ಇದೆ ಕಟ್ಟಡ ನೋಡಲು ತುಂಬಾ ಚೆನ್ನಾಗಿ ದೇವಾಲಯ ರೂಪದಲ್ಲಿ ದೇವಾಲಯ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇದೆ ದೇವಾಲಯ ನೋಡಲ್ ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ದೇವಾಲಯವಾಗಿದೆ ಇದು.

ಇಲ್ಲಿ ಒಂದು ಮನೆಗಳಿಂದ ಕೂಡಿದೆ ಮನೆಗಳು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇದೆ ಇಲ್ಲೊಬ್ಬ ವ್ಯಕ್ತಿ ನಿಂತುಕೊಂಡು ಕೆಲವು ಮನೆಗಳಿಂದ ಕೂಡಿದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇದೆ. ನೋಡಲು ತುಂಬಾ ಸ್ಪೆಷಲ್ ಆಗಿ ತುಂಬಾ ಜನಗಳಿಂದ ಕೂಡಿದೆ ನೋಡಲು--